ಯೂನಿಯನ್ ಬ್ಯಾಂಕ್ ರಾಯಚೂರ್ ಶಾಖೆ. ಬ್ಯಾಂಕ್ ಎ ಟಿ ಎಮ್ ತರ ಕಾಣಿಸ್ತಾ ಇದೆ ಹಾಗೆ ಬ್ಯಾಂಕ್ ಕೂಡಾ ಇದೆ.

ತಾನ್ಹಜಿ ಇದು ಒಂದು ಥಿಯೇಟರ್ ತರ ಕಾಣಿಸ್ತಾ ಇದೆ.

ಇದು ಒಂದು ಬೇಕರಿ ತರ ಕಾಣಿಸುತ್ತಾ ಇದೆ. ಇದರಲ್ಲಿ ನೀರು ಜ್ಯೂಸ್ ತರ ಕಾಣಿಸುತ್ತಾ ಇದೆ.

ಒಂದು ಸುಂದರವಾದ ಆಫೀಸ್ ತರ ಕಾಣಿಸ್ತಾ ಇದೆ. ಆಫೀಸ್ನಲ್ಲಿ ಚೇರ್ ಇದೆ ಫ್ಯಾನ್ ಇದೆ ಗಡಿಯಾರ ಇದೆ ಹಾಗೆ ಗಡಿಯಾರ ಜೊತೆ ಒಂದ್ ಟೇಬಲ್ ಟೇಬಲ್ ಜೊತೆ ಒಂದ್ ಫೋಟೋ ಕಾಣಿಸ್ತಾಯಿದೆ. ಕಂಪ್ಯೂಟರ್ ಕಾಣಿಸ್ತಾಯಿದೆ.

ಇದು ಒಂದ್ ಗ್ಯಾರೇಜ ತರಾ ಕಾಂಸ್ತಾಯಿದೆ. ಗ್ಯಾರೇಜ ಅಲ್ಲಿ ಬೈಕ್ ಕಾಂಸ್ತಾಯಿದೆ.

ಬ್ಲೂ ಕಲರ್ ವೈಟ್ ಕಲರ್ ವಾಲ್ಸ್ ಗಳಲ್ಲಿ ವೈಟ್ ಕಲರ್ ಲೈಟ್ ಕಲರ್ ಕಾಣಿಸ್ತಾ ಇದೆ ಹಾಗೇನೇ ಬ್ಲಾಕ್ ಕಲರ್ ಚೇರ್ಸ್ ಕಲರ್ ತುಂಬಾನೇ ಕಾಣುತ್ತಿದೆ.

ಒಂದ್ ಮೂವಿ ಥಿಯೇಟರ್ ತರ ಕಾಣಿಸ್ತಾಯಿದೆ. ರೆಡ್ ಕಲರ್ ಚೇರ್ಸ್ ಗಳು ತುಂಬಾ ಅಂದ್ರೆ ಐನೂರು ಚೇರ್ಸ್ ಕಾಣಿಸ್ತಾಯಿದೆ.

ಕೋಟಕ್ ಮಹಿಂದ್ರಾ ಬ್ಯಾಂಕ್ ಅಂತಾ ಬೋರ್ಡ್ ಹಾಕಿದ್ದಾರೆ. ಹಾಗೇನೇ ಅಲ್ಟಿಮೇಟ್ ಡೆಸ್ಟಿ ಡೆಸ್ಟಿನೇಷನ್ ಫಾರ್ ಎಲ್ಲ ಯುವರ್ ಬ್ಯಾಂಕಿಂಗ್ ಹಾಗೇನು ಅಲ್ಲಿ ಮನುಷ್ಯರು ಯಲ್ಲಾ ನಿಂತಿದ್ದಾರೆ. ಹಾಗೇನೋ ಯಾವ್ದೋ ಒಂದ್ ಅವೆರ್ಟಿಸೆಮೆಂಟ್ ಇಗೋಸ್ಕರ ಒಂದ್ ಫ್ಲೆಕ್ಸ್ ಥರಾ ಕಾಂಸ್ತಾಯಿದೆ. ಹೂ ಯಲ್ಲಾ ಹಾಕಿದಾರೆ.